ಹಾಗು ಆತನ ಕೈಯಲ್ಲಿ ಒಂದು ಫೋಟೋ ಫ್ರೇಮಿ ಮನು ಕಾಣಬಹುದು.

ಮತ್ತು ಕಟ್ಟಡದ ಮೇಲೆ ಕೆಲವು ಬಟ್ಟೆಗಳನ್ನು ಆರಹಾಕಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತೆ ಈ ಆನೆ ಸೊಂಡಿಲಿನ ಮೇಲೆ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ತೋಟವನ್ನು ಕಾಣಬಹುದು.

ಮತ್ತು ಇಲ್ಲಿ ಒಂದು ಕಾಲ್ ದಾರಿಯನ್ನು ನೋಡಬಹುದಾಗಿದೆ ಅಂದರೆ ರಸ್ತೆ.

ಈ ಚಿತ್ರದಲ್ಲಿ ನಾವು ಒಂದು ವಿಶಾಲವಾದಂತಹ ಗ್ರೌಂಡ್ ಅನ್ನು ಕಾಣಬಹುದಾಗಿದೆ.

ಮತ್ತು ಕಾಂಪೌಂಡಿ ನ ಒಳಗಡೆ ಗಿಡಮರಗಳನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಗ್ಯಾರೇಜ್ ನ್ನು ಕಾಣಬಹುದು.

ಮತ್ತ್ ಇದೊಂದು ಮೇಲಿಂದ ಬಂದಿರ್ತಾಕಂತಹ ಒಂದ್ ಮಷೀನ್ ಅನ್ನು ಕಾಣಬಹುದಾಗಿದೆ.

ಹಾಗೂ ಈ ರೂಮ್ನ ಲ್ಲಿ ಒಂದು ನಳಗಳು ಎರಡು ನಳಗಳು ಮತ್ತು ಕುಳಿತುಕೊಳ್ಳಲು ಒಂದು ಡೈನಿಂಗ್ ಟೇಬಲ್ ಅನ್ನು ನೋಡಬಹುದಾಗಿದೆ.

ಹಾಗು ಇಲ್ಲಿ ಮೇಲ್ಗಡೆ ಪೆಂಡಲ್ ಅನ್ನು ವಡಿಸಿದ್ದಾರೆ.

ಮತ್ತೆ ಕೆಳಗಡೆ ಆಯಿಲ್ ಡಬ್ಬಿಯನ್ನು ಕಾಣಬಹುದು ಮತ್ತು ಇಲ್ಲಿ ಮೂವರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ ಮತ್ತಿಲ್ಲೊಂದು ಕ್ಯಾನ್ ಅನ್ನು ನೋಡಬಹುದು.

ಮತ್ತೆ ಎರಡು ಸೋಫಾ ದ ಸೀಟ್ ಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಗುಡ್ಡದ ಮೇಲಿಂದ ತಗ್ದಿರ್ತಕ್ಕಂತ ಒಂದು ದೃಶ್ಯವನ್ನು ಕಾಣಬೋದು.

ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಗೆ ಪದರೆಯನ್ನು ಒದಿಸಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಒಂದು ಕಾರ್ ಅನ್ನು ಕಾಣಬಹುದು.